ಲಿಬ್ರೆ ಆಫಿಸ್ನ ಸ್ಪೋಕನ್ ಟ್ಯುಟೋರಿಯಲ್ಸ್ ಗೆ ಸ್ವಾಗತ
ಈ ಟ್ಯುಟೊರಿಯಲ್ ನಲ್ಲಿ ನಾವು ಕೆಳಕಂಡ ಬಗ್ಗೆ ತಿಳಿಯೋಣ
ಗ್ರೀಕ್ ಕ್ಯಾರೆಕ್ಟರ್ ಗಳಾದ ಆಲ್ಪಬೀಟತೇಟ ಮತ್ತು ಪೈ ಚಿಹ್ನೆಗಳನ್ನು ಬಳಸುವ ಬಗೆ ಕ್ವಾಡ್ರೆಟಿc ಈಕ್ವೆಶನ್ ಗಳನ್ನು ಸಾಲ್ವ್ ಮಾಡಲು ಬ್ರಾಕೆಟ್ಸ್ ಗಳನ್ನು ಬಳಸುವುದು
ನಾವು ಈಗ ಮ್ಯಾಥ್ ಬಳಸಿ ಗ್ರೀಕ್ ಕ್ಯಾರೆಕ್ಟರ್ ಗಳನ್ನು ಬರೆಯುವ ರೀತಿಯನ್ನು ನೋಡೋಣ
ಇದಕ್ಕೆಮೊದಲು ರೈಟೆರ್ ಡಾಕ್ಯು ಮೆಂಟ್ ನ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ
mathexample1ಒಡಿಟಿ
ನಾವು ಈಗಾಗಲೆ ಬರೆದ ಮ್ಯಾಥ್ ಫಾರ್ಮುಲೆಯನ್ನೊಳಗೊಂಡ ಗ್ರೇ ಬಾಕ್ಸ್ ನ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ
ಇದು ನಮ್ಮನ್ನು ಮ್ಯಾಥ್ ಫಾರ್ಮುಲ ಎಡಿಟರ್ ಮತ್ತು ಎಲಿಮೆಂಟ್ಸ್ ನ ವಿಂಡೋಗೆ ಕರೆದೊಯ್ಯುತ್ತದೆ
ಮೊದಲು ಫಾರ್ಮುಲ ಎಡಿಟರ್ ಬಾರ್ಡರ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಬಲಕ್ಕೆ ಡ್ಯ್ರಾಗ್ ಮತ್ತು ಡ್ರಾಪ್ ಮಾಡಿ ಫ್ಳೋಟ್ ಮಾಡಿ ಇದು ರೈಟರ್ ವಿಂಡೋ ನ ಉತ್ತಮ ವೀಕ್ಷಣೆಗೆ ಸಹಾಯ ಮಾಡುತ್ತದೆ
ಗ್ರೀಕ್ ಕ್ಯಾರೆಕ್ಟರ್ ಗಳಾದ ಆಲ್ಫಾಬೀಟತೇಟ ಮತ್ತು ಪೈ ಚಿಹ್ನೆಗಳು ಮ್ಯಾಥ್ ಫಾರ್ಮುಲ ಗಳಲ್ಲಿ ಸಾಮಾನ್ಯ ಆದರೆ ಈ ಚಿಹ್ನೆಗಳನ್ನು ನಾವು ಎಲಿಮೆಂಟ್ಸ್ ವಿಂಡೋ ದಲ್ಲಿ ಕಾಣಲಾರೆವು
ಆದರೂ ಇವನ್ನು160 ಚಿಹ್ನೆ ಯ ನಂತರ ಆ ಕ್ಯಾರೆಕ್ಟರ್ ನ ಹೆಸರನ್ನು ಸೇರಿಸುವ ಮೂಲಕ ಬರೆಯಬಹುದು
ಉದಾಹರೆಣೆಗೆಪೈ ಎಂದು ಬರೆಯಲುಪೈ ಎಂದು ಫಾರ್ಮುಲ ಎಡಿಟರ್ ನಲ್ಲಿ ಟೈಪ್ ಮಾಡಬಹುದು
ಲೋವರ್ ಕೇಸ್ ಕ್ಯಾರೆಕ್ಟರ್ ಗಳನ್ನು ಬರೆಯಲುಹೆಸರನ್ನು ಲ್ವರ್ ಕೇಸ್ ನಲ್ಲಿ ಟೈಪ್ ಮಾಡಿರಿ
ಉದಾಹರಣೆಗೆಆಲ್ಫಾವನ್ನು ಲೋವರ್ ಕೇಸ್ ನಲ್ಲಿ ಟೈಪ್ ಮಾಡಲು160ಆಲ್ಫಾ ಅಥವಾ160ಬೀಟ ಎಂದು ಟೈಪ್ ಮಾಡಿ
ಅಪ್ಪರ್ ಕೇಸ್ ನಲ್ಲಿ ಟೈಪ್ ಮಾಡಲುಹೆಸರನ್ನು ಅಪ್ಪರ್ ಕೇಸ್ ನಲ್ಲಿ ಟೈಪ್ ಮಾಡಿರಿ
ಉದಾಹರಣೆಗೆಗಾಮ ಎಂಬುದನ್ನು ಅಪ್ಪರ್ ಕೇಸ್ ನಲ್ಲಿ ಟೈಪ್ ಮಾಡಲುಗಾಮ ಅಥವಾ160ತೇಟ ಎಂದು ಟೈಪ್ ಮಾಡಿರಿ
ಗ್ರೀಕ್ ಕ್ಯಾರೆಕ್ಟರ್ ಗಳನ್ನು ಎಂಟರ್ ಮಾಡುವ ಇನ್ನೊಂದು ರೀತಿಯೆಂದರೆ ಟೂಲ್ಸ್ ಮೆನು ನ ಕೆಟಲಾಗ್ ಬಳಸಬಹುದು
ಸಿಂಬಲ್ ಸೆಟ್ ನ ಕೆಳಭಾಗದಲ್ಲಿ ಗ್ರೀಕ್ ಪದವನ್ನು ಸೆಲೆಕ್ಟ್ ಮಾಡಿ
ನಂತರ ಲಿಸ್ಟ್ ನಲ್ಲಿ ಗ್ರೀಕ್ ಲೆಟರ್ ನ್ನು ಡಬಲ್ ಕ್ಲಿಕ್ ಮಾಡಿ ಆರಿಸಿ
ಗ್ರೀಕ್ ಲೆಟರ್ ಆದ ಆಲ್ಫಾ ಪದಕ್ಕೆ ಮಾರ್ಕಪ್ ಮಾಡಿರುವುದನ್ನು ಕೆಳಕಂಡ ಲಿಸ್ಟ್ ನಲ್ಲಿ ಗಮನಿಸಬಹುದು
ಈ ರೀತಿ ನಾವು ಗ್ರೀಕ್ ಕ್ಯಾರೆಕ್ಟರ್ಸ್ ನ್ನು ಫಾರ್ಮುಲಾದಲ್ಲಿ ಪರಿಚಯಿಸಬಹುದು
ವಿವಿಧ ಗ್ರೀಕ್ ಮಾರ್ಕಪ್ ಕ್ಯಾರೆಕ್ಟರ್ ಗಳಿಗಾಗಿ ಸಿಂಬಲ್ಸ್ ಕೆಟಲಾಗ್ ನ್ನು ಎಕ್ಸ್ ಪ್ಳೋರ್ ಮಾಡಿ
ಈಗ ನಾವು ಫಾರ್ಮುಲಾದಲ್ಲಿ ಹೇಗೆ ಬ್ರಾಕೆಟ್ಸ್ ಉಪಯೋಗಿಸುವುದು ಎಂದು ಕಲಿಯೋಣ
ಫಾರ್ಮುಲಾ ಗಳ ಆರ್ಡರ್ ಆಫ್ ಆಫೊರೇಷನ್ ನ ಬಗ್ಗೆ ಮ್ಯಾಥ್ ಗೆ ತಿಳಿದಿಲ್ಲ
ಆದ್ದರಿಂದ ಆರ್ಡರ್ ಆಫ್ ಆಫೊರೇಷನ್ ನ್ನು ಸ್ಟೇಟ್ ಮಾಡಲು ಬ್ರಾಕೆಟ್ ಗಳನ್ನು ಬಳಸಲಾಗಿದೆ
ಉದಾಹರಣೆಗೆಮೊದಲು x ಮತ್ತು y ನ್ನು ಕೂಡಿಸಿನಂತರ ದೊರೆತ ಫಲಿತಾಂಶವನ್ನು 5ರಿಂದ ಭಾಗಿಸಿ ಎಂಬುದನ್ನು ಹೇಗೆ ಬರೆಯುತ್ತೇವೆ
ನಾವು 5 ಓವರ್ xy ಅಂತಲೂ ಬರೆಯಬಹುದು
ನಾವು ಈಗ ಇದೇ ರೀತಿ ಬರೆಯಬೇಕಿತ್ತೇ
ಇಲ್ಲನಾವು ಮೊದಲು x ಮತ್ತು y ನ್ನು ಕೂಡಿಸಬೇಕುಇದನ್ನು x ಮತ್ತು y ನ ಸುತ್ತ ಕರ್ಲೀ ಬ್ರಾಕೆಟ್ ಬಳಸಿ ಕೂಡ ಬರೆಯಬಹುದು
ಮತ್ತು ಮಾರ್ಕಪ್ ಹೇಗೆ ಕಾಣುತ್ತದೆಂದರೆ5 ಓವರ್ xy ಇನ್ ಕರ್ಲೀ ಬ್ರಾಕೆಟ್ಸ್ ಆದ್ದರಿಂದ ಬ್ರಾಕೆಟ್ ಗಳು ಫಾರ್ಮುಲಾವನ್ನು ಆರ್ಡರ್ ಆಫ್ ಆಫೊರೇಷನ್ ನಲ್ಲಿ ಇಡಲು ಸಹಾಯ ಮಾಡುತ್ತಡೆ
ಈಗ ನಮ್ಮ ಕೆಲಸವನ್ನು ಸೇವ್ ಮಾಡಲು ಮೇಲಿನ ಫೈಲ್ ಮೆನುವಿನಲ್ಲಿ ಸೇವ್ ಪದವನ್ನು ಚೂಸ್ ಮಾಡೋಣ
ನಾವು ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ನ್ನು ಪರಿಹರಿಸಲು ಸ್ಟೆಪ್ ಗಳನ್ನು ಬರೆಯೋಣ
ನಾವು ರೈಟರ್ ಡಾಕ್ಯುಮೆಂಟ್ ನ ಹೊಸ ಹಾಳೆಗೆ ಹೋಗಲು ಕಂಟ್ರೋಲ್ಎಂಟರ್ ಒತ್ತೋಣ
ಈಗ ನಾವು ಸಾಲ್ವಿಂಗ್ a ಕ್ವಾಡ್ರಾಟಿಕ್ ಇಕ್ವೇಷನ್ ಟೈಪ್ ಮಾಡೋಣ
ಮತ್ತು ಮ್ಯಾಥ್ ನ ಕಾಲ್ ಮಾಡಲು ಇನ್ಸರ್ಟ್ ಜಿಟಿಯ ಆಬ್ಜೆಕ್ಟ್ ಜಿಟಿಯ ಫಾರ್ಮುಲಾ ಮೆನು ಬಳಸಿ
ಈಗಾಗಲೆ ನಾನು ಕ್ವಾಡ್ರಾಟಿಕ್ ಈಕ್ವೇಶನ್ ನ್ನು ಟೈಪ್ ಮಾಡಿದ್ದೇನೆ ಆದ್ದರಿಂದ ಕಟ್ ಮಾಡಿ ಪೇಸ್ಟ್ ಮಾಡುತ್ತೇನೆ
ಹಾಗಾಗಿ ಇಲ್ಲಿರುವ ಕ್ವಾಡ್ರಾಟಿಕ್ ಈಕ್ವೇಶನ್ x ಸ್ಕ್ವಯರ್ 7x30 ನ್ನು ಬಗೆಹರಿಸೋಣ ಇದನ್ನು ಸಾಲ್ವ್ ಮಾಡಲು ಸ್ಕ್ರೀನ್ ನ ಮೇಲಿನ ಕ್ವಾಡ್ರಾಟಿಕ್ ಫಾರ್ಮುಲಾವನ್ನು ಬಳಸಬಹುದು
ಇಲ್ಲಿ a ಎಂಬುದು x ಸ್ಕ್ವಯರ್ಡ್ ಟರ್ಮ್ ನ ಕೋ ಎಫಿಶಿಯಂಟ್b ಎಂಬುದು x ನ ಕೋ ಎಫಿಶಿಯೆನ್ಟ್ ಮತ್ತು c ಎಂಬುದು ಕಾಂಸ್ಟೆಂಟ್
ಇದನ್ನು ಸಾಲ್ವ್ ಮಾಡಲು a ಗೆ 1 b ಗೆ 7 ಮತ್ತು c ಗೆ 3 ಎಂದು ಫಾರ್ಮುಲಾದಲ್ಲಿ ಸಬ್ಸ್ ಟಿಟ್ಯೂಟ್ ಮಾಡಬಹುದು
ಆದ್ದರಿಂದ ಮೊದಲು ಸಾಲ್ವ್ ಮಾಡಲು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಮಾರ್ಕಪ್ ಮಾಡೋಣ
ಮೊದಲು ಇನ್ಸರ್ಟ್ltಆಬ್ಜೆಕ್ಟ್ltಫಾರ್ಮುಲ ಮೆನು ಬಳಸಿ ಮ್ಯಾಥ್ ನ್ನು ಕಾಲ್ ಮಾಡೋಣ
ಫಾರ್ಮಾಟ್ ಎಡಿಟರ್ ವೊಂಡೋದಲ್ಲಿ ಮಾರ್ಕ್ ಅಪ್ ನ್ನು ನಾವು ಹೀಗೆ ಟೈಪ್ ಮಾಡೋಣ x ಸ್ಕ್ವಯರ್ಡ್ ಮೈನಸ್ 7 x ಪ್ಲಸ್ 30ಎಕ್ಸ್ ಸ್ಕ್ವೇರ್ಡ್ - 7ಎಕ್ಸ್30 ಉತ್ತಮ ಓದುವಿಕೆಗಾಗಿ ಎರಡು ಖಾಲಿ ಗೆರೆಗಳನ್ನು ನಾವು ಈಗ ಬರೆಯೋಣ
ಎಂಟರ್ ನ್ನು ಒತ್ತಿ ಮತ್ತು ಕ್ವಾಡ್ರಾಟಿಕ್ ಫಾರ್ಮುಲಾ ಎಂದು ಟೈಪ್ ಮಾಡಿ ಮತ್ತೊಮ್ಮೆ ಎಂಟರ್ ಒತ್ತಿರಿ
ಕಷ್ಟಕರವಾದ ಫಾರ್ಮುಲವನ್ನು ಬ್ರೇಕ್ ಡೌನ್ ಮಾಡಿ ಅತೀ ಒಳಗಡೆ ಇರುವ ಎಲಿಮೆಂಟ್ ನಿಂದ ಶುರು ಮಾಡುವುದು ಉತ್ತಮ ಅಭ್ಯಾಸ ಮತ್ತೆ ಈ ಎಲಿಮೆಂಟ್ ಗಳ ಜೊತೆ ಸುಲಭವಾಗಿ ವ್ಯವಹರಿಸಬಹುದು
ಆದ್ದರಿಂದಮೊದಲು ಅತೀ ಒಳ ಇರುವ ಸ್ಕ್ವಯರ್ ರೂಟ್ ಫಂಕ್ಷನ್ ನ್ನು ಬರೆಯೋಣ
ಮತ್ತು ಮಾರ್ಕಪ್ ಸ್ಕ್ವಯರ್ ರೂಟ್ ಆಫ್ b ಸ್ಕ್ವಯರ್ಡ್ - 4ac ಎಂಬುದು ಕರ್ಲಿ ಬ್ರಾಕೆಟ್ ನಲ್ಲಿರಬೇಕು
ನಂತರನಾವು ಮೈನಸ್ b ಪ್ಲಸ್ ಆರ್ ಮೈನಸ್ನ್ನು ಮೇಲಿನ ಎಕ್ಸ್ ಪ್ರೆಷನ್ ಜೊತೆ ಸೇರಿಸಿಅವನ್ನು ಕರ್ಲಿ ಬ್ರಾಕೆಟ್ ಗಳ ಒಳಗೆ ಸೇರಿಸ ಬೇಕು
ಈ ಮೇಲಿನ ಎಕ್ಸ್ಪ್ರೆಷನ್ ನನ್ನು ಜೊತೆ ಕರ್ಲಿ ಬ್ರಾಕೆಟ್ ಗಳನ್ನು ಸೇರಿಸಿ ನ್ಯೂಮರೇಟರ್ ಮಾಡೋಣ ಎಕ್ಸ್ಪ್ರೆಷನ್ ಗೆ ಓವರ್ 2ಆ ಸೇರಿಸಿ ಅಂತಿಮವಾಗಿ x ಈಕ್ವಲ್ಸ್ ಅಂತ ಶುರುವಿನಲ್ಲಿ ಸೇರಿಸಿ ಇಕ್ವಾಲ್ ಟಿಒ ಚಿನ್ಹೆ ಯ ಸುತ್ತಲೂ ಎರಡು ಲಾಂಗ್ ಗ್ಯಾಪ್ ಕೊಡಿ
ಇದೋ ಇಲ್ಲಿದೆ ಕ್ವಾಡ್ರಾಟಿಕ್ ಫಾರ್ಮುಲ ಒಂದು ಕ್ಲಿಷ್ಟಕರವಾದ ಫಾರ್ಮುಲ ವನ್ನು ನಾವು ಸಣ್ಣ ಸಣ್ಣ ಭಾಗಗಳಾಗಿ ವಿಭಾಗಿಸಿ ಹೀಗೆ ತಯಾರಿಸಬಹುದು ಫಾರ್ಮುಲ ಎಡಿಟಾರ್ ನಲ್ಲಿ ಉಳಿದ ಟೆಕ್ಸ್ಟ್ ನನ್ನು ನಾವು ಟೈಪ್ ಮಾಡೋಣ ಇಲ್ಲಿ ನ್ಯೂ ಲೈನ್ ನ ಹಿಂದೆಯೇa x ಸ್ಕ್ವೇರ್ಡ್ ಟರ್ಮ್ ನ ಕೊಎಫಿಷಿಯಂಟ್ ಆಗಿದೆ ಬಿಎಕ್ಸ್ ಟರ್ಮ್ ನ ಕೊಎಫಿಷಿಯಂಟ್ ಆಗಿದೆ ಹಾಗು c ಕಾಂಸ್ಟಂಟ್ ಆಗಿದೆ
ಟೈಪ್ ಮಾಡಿ ಮತ್ತೇ ಎರಡು ನ್ಯೂ ಲೈನ್ ಗಳನ್ನು ವಿ ಕ್ಯಾನ್ ಸಾಲ್ವ್ ದಿ ಈಕ್ವೇಶನ್ ಬೈ ಸುಬ್ಸ್ ಟಿಟ್ಯುಟಿಂಗ್ 1 ಫಾರ್ a 7 ಫಾರ್ b 3 ಫಾರ್ c ನ ಮುಂದೆ ಸೇರಿಸಿ
ಸಬ್ಸ್ ಟಿಟ್ಯುಶನ್ ನ ನಂತರ ಮಾರ್ಕಪ್ ಹೇಗಿರುತ್ತದೆಂದು ಸ್ಕ್ರೀನ್ ನ ಮೇಲೆ ತೋರಿಸಲಾಗಿದೆ ಇಲ್ಲಿ ನಾವು ಸಂಖ್ಯೆಗಳನ್ನು ಪ್ಯಾರೆಂತೆಸಿಸ್ ಬಳಸಿಕೊಂಡು ಈಕ್ವೇಶನ್ಸ್ ನಲ್ಲಿ ಸಬ್ಸ್ ಟಿಟ್ಯೂಟ್ ಮಾಡಲಾಗಿದೆ
ಸರಿಇದೋ ನಿಮಗಂದು ಅಸೈನ್ ಮೆಂಟ್ ಮೇಲಿನ ಕ್ವಾಡ್ರಾಟಿಕ್ ಈಕ್ವೇಶನ್ ನ್ನು ಪೂರ್ಣಗೊಳಿಸಲು ಬೇಕಾದ ಉಳಿದ ಸ್ಟೆಪ್ ಗಳನ್ನು ಬರೆಯಿರಿ ಎರಡೂ ಉತ್ತರಗಳನ್ನು ವಿಭಕ್ತವಾಗಿ ತೋರಿಸಿ ಅಲೈನ್ ಮೆಂಟ್ಗಳನ್ನು ಮತ್ತು ಸ್ಪೇಸಿಂಗ್ ನ್ನು ಬದಲಿಸುವ ಮೂಲಕ ಸ್ಟೆಪ್ ಗಳನ್ನು ಫಾರ್ಮ್ಯಾಟ್ ಮಾಡಿ
ಬೇಕಾದಲ್ಲಿ ನ್ಯೂ ಲೈನ್ ಗಳನ್ನು ಮತ್ತು ಲಾಂಗ್ ಗ್ಯಾಪ್ ಗಳನ್ನು ಸೇರಿಸಿ
ಕೆಲ ಕಂಡ ಫಾರ್ಮುಲಾವನ್ನು ಬರೆಯಿರಿಪೈ ಎಂಬುದು 314159 ಗೆ ಸಮ
ಇದು ನಮ್ಮನ್ನು ಗ್ರೀಕ್ ಕ್ಯಾರೆಕ್ಟರ್ಸ್ ಟ್ಯುಟೋರಿಯಲ್ ನಬ್ರಾಕೆಟ್ಸ್ ಮತ್ತು ಲಿಬ್ರೆ ಆಫಿಸ್ ನ ಈಕ್ವೆಶನ್ ಗಳ ಕೊನೆಗೆ ಕೊಂಡೊಯ್ಯುತ್ತದೆ
ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಾವು ಕೆಳಕಂಡ ಟಾಪಿಕ್ ಗಳನ್ನು ಕಲಿತಿದ್ದೇವೆ ಗ್ರೀಕ್ ಕ್ಯಾರೆಕ್ಟರ್ ಗಳಾದ ಆಲ್ಫಬೀಟ ತೇಟ ಮತ್ತು ಪೈ ಚಿಹ್ನೆಗಳನ್ನು ಬಳಸುವುದು ಬ್ರಾಕೆಟ್ಸ್ ರೈಟಿಂಗ್ ಸ್ಟೆಪ್ಸ್ ಗಳನ್ನು ಬಳಸಿ ಕ್ವಾಡ್ರಾಟಿಕ್ ಈಕ್ವೇಶನ್ ಗಳನ್ನು ಸಾಲ್ವ್ ಮಾಡುವುದು ಸ್ಪೊಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಎಂಬುದು ಟಾಕ್ ಟು ಎ ಟೀಚರ್ ನ ಒಂದು ಭಾಗ ಇದನ್ನು ನ್ಯಾಷನಲ್ ಮಿಶನ್ ಆನ್ ಎಜ್ಯುಕೆಶನ್ ಎಂದು ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ದ ಸಹಕಾರದೊಂದಿಗೆ ನಡೆಸಲಾಗುತ್ತಿದೆ ಈ ಪ್ರಾಜೆಕ್ಟ್ ಅನ್ನು ಏರ್ಪಡಿಸಿದವರು httpspoken tutorialorg
ಈ ಮಿಶನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಹೋಗಬಹುದು httpspoken tutorialorgNMEICT Intro
ಈ ಸ್ಕ್ರಿಪ್ಟ್ ಅನ್ನು ಸಾದರಪಡಿಸಿದವರು ಪ್ರಿಯಾ ಸುರೇಶ್ ಡೇಸಿ ಕ್ರೀವ್ ಸಲ್ಯುಷನ್ಸ್ ಮತ್ತು ದ್ವನಿ ರಿಯಾ ಡೇಸಿ ಕ್ರೀವ್ ಸಲ್ಯುಷನ್ಸ್ ವಿದಾಯ ಹೇಳುತ್ತೇನೆ